ನೋಡಲು ಬಹಳ ಸುಂದರವಾಗಿ ಕಾಣುಸ್ತಿದೆ ಮತ್ತು ನೀಲಿ ಮೋಡವಿದೆ.

ನ ಸೆಟ್ಟರ್ಸ್ ಅನ್ನು ಕ್ಲೋಸ್ ಮಾಡಲಾಗಿದೆ.

ಇದ್ರ ಮುಂದ್ಗಡೆ ಎಲ್ಲಾ ಜನರು ಕೂಡ ಇದ್ದಾರೆ.

ಎಲ್ಲಾ ವಿದ್ಯಾರ್ಥಿಗಳು ಚೆರಿ ನ ಮೇಲೆ ಕುಳಿತಿದಿದ್ದಾರೆ.

ಆ ಅಂಗಡಿಯ ಹೆಸರು ಅರೋಗ್ಯ ಆರ್ಗಾನಿಕ್ಸ್ ಅಂತ--

ಮತ್ತು ಅದು ನೀಲಿ ಬಣ್ಣದಿಂದ ಬಾಕ್ಸ್ ಬಾಕ್ಸ್ ಅನ್ನು ಮಾಡಲಾಗಿದೆ.

ವೈಟ್ ಕಲರು ಕು ಕಾಣಸ್ತಾಇದೆ ಬಿಳಿ ಬಣ್ಣದ್ದು ಅದರ ಪಕ್ --